ಹೌದಾ ನೋಡೋಣ ಅವ್ ಮೂರಲ್ಲಿ ನೋಡೋಣ ಯಾವ್ದಂತ ಹೋಗೋಣ ಬಿಡು. ಹಾ ನಿನ್ನ ಬಾಳಾ miss ಮಾಡ್ಕೊಂಡೇನ್ ನಾನು SSLC ಇರೋಕ್ಕೆ ಈಗ.

ಹ ಚೆನ್ನಾಗ್ ಇದ್ದೀನ್ ಬಾಬು ನೀನ್ ಚೆನ್ನಾಗಿದ್ದೀಯಲ್ಲ shock ಆಗ್ಬಿಟ್ಟೆ ನೀನ್ call ಮಾಡಿಯೇಲ್ಲಂತ. ಹ್ಮ್ ನಾನ್ voice ಕಂಡ್ಹಿಡ್ತಾಳೊ ಇಲ್ವೋ ಅನ್ಕೊಂಡಿದ್ದೆ ಹಾಗೆ ಕಂಡ್ಹಿಡ್ಬಿಟ್ಟೆ . Voice voice ಕೇಳ್ತಿನಲ್ಲ.

ಏನು ಮಾ~ ಇದು ಯಾವಾಗ daily class ಇತ್ತ tenth ವರೆಗೂ ಅಲ್ಲೇ ಓದಿನಿ best friends ನಾವು ಗೊತ್ತಾಗಲ್ವೇನು ಅಷ್ಟುನು.

ಹಾ ಹ್ಮ್ high school memories full ನೆನ್ಪಿದಾವೆ ನನ್ನಲ್ಲಿ. ಅಯ್ಯೋ ನನಗುನು miss ಅವಾಗ್ ಅವಾಗ ಅವಾಗ. ಇವಾಗ್ college ಹೋದ್ಮೇಲೆ ಸ್ವಲ್ಪ ಹೊಸ ಹೊಸ friends ಬಂದಾರಾ . ಹಾ ಬಂದಿದ್ದಾರೆ.

ಏನ್ ಅಲ್ಲಿ ಹಳೆ friends ಹಳೆ friends ಹೊಸ friends ಹೊಸ friends ಏ ಅಲ್ಲಾ.

ಅವ್ರ್ಗು ಇವ್ರ್ಗು ಬಾಳಾ ವ್ಯತ್ಯಾಸ್ ಇರ್ತದೆ. ಹ್ಮ್ ನೆನಪು ಮಾತ್ರಾ SSLC ಮಾತ್ರಾ ಮರ್ಯಾಂಗ್ ಇಲ್ಲ ಬಿಡ್ರಿ.

ಅದೇ ನಿಮ್ಮ್ friend ನಿಮ್ಮ್ relation ಆಗ್ತಾರಾ ಏನ್ ಆಗ್ತಾರಾ ಅವ್ರು ಚಿಟ್ಟಿ ಅವ್.

Friend ಅವ್ರು ನಮ್ಮ್ college ನಲ್ಲೆ ಇದಾರೆ ನಮ್ಮ್ study ಮಾಡ್ತಾರಾ ನಮ್ಮ್ class ನಲ್ಲೇ.

ನಿನ್ನ್ ನಿನ್ನ್ contact number, mobile number ಸಿಕ್ತು ನನಿಗೆ. ಹೌದೇನೋ ನಾನ್ try ಮಾಡಿದೆ ನಾನು.

ಆಯ್ತು ಇಡ್ಲ ನಾನು ಆಮೇಲ್ ಕೆಲ್ಸ ಇದೆ ನಂದ್ ಆದ್ಮೇಲೆ ಮಾಡ್ತೀನ್.

Hai ನಮಸ್ತೆ ಮಕ್ಕಳಾ ಎಲ್ಲಾರಗು ಬೆಳಗಿನ ಶಭೋದಯಗಳು. ನಾನ್ ಇವತ್ತು ನಿಮ್ಗೆ ವ್ಯವಸಾಯದ ಬಗ್ಗೆ ಸ್ವಲ್ಪ ವಿಷಯನ ಹಂಚಕೋಬೇಕು ಅಂತ ಅನ್ಕೊಂಡಿದೀನಿ. ನಿಮ್ಗ್ ಗೊತ್ತಾ ವ್ಯವಸಾಯ ಅಂದ್ರೆ ಏನೂ ಅಂತ ಹೌದು. ನೀವೇ ನೋಡಿರ್ತೀರ ಅಲ್ವಾ ನೀವ್ ಬರೋ ದಾರಿಲಿ ರೈತರು ತಮ್ ಹೊಲದಲ್ಲಿ ಉಳ್ತಿರ್ತಾರೆ ಅಲ್ವಾ ಅದು ಹೇಗ್ ಮಾಡ್ತಾರೆ ವ್ಯವಸಾಯನ ಅಂತ ನಾನ್ ನಿಮಗೆ ಸ್ವಲ್ಪ ವಿಷಯನ ಹಂಚಕೋಬೇಕು ಅಂತ ಅನ್ಕೊಂಡಿದಿನಿ. first ವ್ಯವ ಮೊದಲಿಗೆ ವ್ಯವಸಾಯ ಅಂತ ಅಂದ್ರೆ ನಮ್ಗೆ. ನೆನಪಾಗೋದು ಏನ್ ಹೇಳಿ ರೈತ ರೈತ ಅಲ್ವಾ ರೈತನ್ನ ನಾವು ನಮ್ ದೇಶದ ಬೆನ್ನೆಲುಬು ಅಂತ ಕರೀತಿವಿ ಅಲ್ವಾ ಮೊದಲಿಗೆ ಶ್ರೀ ಲಾಲ್ ಬಹುದ್ದೋರ್ ಶಾಸ್ತ್ರೀ ಅಂತ ಇದ್ರು ಅವರು ಜೈ ಜವಾನ ಜೈ ಕಿಸಾನ್. ಅಂತ ರೈತರಿಗೆ ಘೋಷಣೆಯನ್ನ ನೀಡ್ತಾರೆ ನೀವೆಲ್ಲ ನೋಡಿರ್ಬೋದು ಹೊರಗಡೆ ರೋಡಲ್ಲಾಗಿರ್ಬೋದು ಹೋರಾಟಗಾರರು ಬೆಳ್ಳಿಗೆಯಿಂದ ಸಾಯಂಕಾಲ ಉಪವಾಸ ಮಾಡ್ಬೋದು ಅಥವಾ ಹೋರಾಟ ಮಾಡ್ತಿರ್ತಾರೆ ನೀವೆಲ್ಲ ನೋಡಿರ್ತಿರಾ ಏನ್ಕೋಸ್ಕರ ಹೋರಾಟ. ಮಾಡ್ತಾರೆ ರೈತರ ಬದುಕಿಗಾಗಿ ಜೀವನಕ್ಕಾಗಿ ಹೋರಾಟವನ್ನ ಮಾಡ್ತಿರ್ತಾರೆ ಈಗಂತೂ ಅದು ಜಾಸ್ತಿ ಆಗ್ಬಿಟ್ಟಿದೆ ರೈತರು ಸಾಲ ಇಂದ ಹ ಪ್ರಾಣಹಾನಿ ಮಾನ~ ಮಾನಹಾನಿ ಎಲ್ಲನು ಮಾಡ್ಕೋತ ಇದಾರೆ ಅದರಿಂದ ಅವರು ಹೋರಾಟಗಾರರು. ಅವರಿಗೆ ಉಪಯೋಗವಾಗೋತರ ಹೋರಟವನ್ನ ಮಾಡ್ತರ್ತಾರೆ ಮತ್ತೆ ನಾವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಮೊದಲಿಗೆ ರೈತರಿಗೆ ಗೌರವವನ್ನ ಕೊಡಬೇಕು ಯಾಕೆ ಹೇಳಿ? ಯಾಕಂದ್ರೆ ಅವರು ಬೆಳೆಗಳನ್ನ ಬೆಳೆದು ದುಡಿತಾರೆ ಏನಿಕೆ ತಮ್ಮ ಜೀವನ. ರೂಢಿಗಾಗಿ ಕೂಡ ಹಾಗೂ, ಸಾರ್ವಜನಿಕರಿಗೂ ಕೂಡ ಅವರು ದುಡಿತಿರ್ತಾರೆ. ರೈತರ ಜೀವನ ಎಷ್ಟು ಕಷ್ಟ ಅಂತ ನಿಮಗೆಲ್ಲ ಗೊತ್ತಾ? ನೀವು ನೋಡಿರಲ್ಲ ಬೇಸಿಗೆಯಾಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಅದನೆಲ್ಲ ಅವರು ತಲೆಗೆ ಹಚ್ಚಕೋಳಲ್ಲಾ ಯಾಕಂದ್ರೆ ಬೇಸಿಗೆಕಾಲ ಅಂತ, ಮಳೆಗಾಲ ಅಂತ, ಮನೇಲಿ ಕೂತ್ರೆ ಅವರೆಗೆ ಲಾಭ ಸಿಗಲ್ಲ ಅಲ್ವಾ ನಾವ್~ ನಾವದ್ರೆ ಬೇಸಿಗೆಕಾಲ ಆದರೆ ಬೇಸಿಗೆ ಆಯ್ತು ಅಂತ ಹ್ ಸಂಕಟ ಪಡ್ತೀವಿ ಮಳೆ ಅಂದ್ರೆ ಮಳೆ ಜಾಸ್ತಿ ಅಂತ. ಹ ದುಃಖ ಪಡ್ತೀವಿ ಚಳಿ ಜಾಸ್ತಿ ಅಂತ ಅಳ್ತೀವಿ ಆದರೆ ರೈತರು ಆತರ ಅಲ್ಲ ರೈತರು ಬೀಜ ಇಡೋದರಿಂದ ಇಡಿದು ಬೆಳೆನ ಕುಯ್ಲಿಕ್ ಬರೋವರ್ಗು ಕೂಡ ತಮ್ಮ ಹೊಲವನ್ನ ಶುದ್ದವಾಗಿ ನೋಡ್ಕೋತಾರೆ ಪ್ರತಿದಿನ. ಒಂದಲ್ಲ ಎರಡು ಸಾರಿ ಹೋಗಿ ತಮ್ಮ ಹೊಲವನ್ನ ನೋಡ್ಕೋಬರ್ತಾರೆ ಅದು ಹೇಗ್ ಬಂದಿದೆ ನಮ್ಮ ಬೆಳೆ ಚೆನ್ನಾಗಿದೀಯ ಅಥವಾ ಆಳಾಗಿದೀಯಾ ಅದಿಕ್ಕೆನಾದ್ರೂ ಫಲವತ್ತತೆಯನ್ನ ನೀಡಬೇಕಾ ಅಂತ ದಿನ ಪ್ರತಿದಿನ ನೋಡ್ತಾರೆ. ನಮ್ಗೆ ಕೃಷಿ ದೇಶದ್ ಪ್ರಗತಿಗೆ. ಎಷ್ಟ ಮುಖ್ಯನೋ ಹಾಗೆ ರೈತನು ಕೂಡ ಅಲ್ವಾ ರೈತ ಇಲ್ದೇ ಜನ ಇಲ್ಲ. ರೈತರ ಬೇಡಿಕೆ ಏನಾಗಿರುತ್ತೆ ಹೇಳಿ ಯಾವ ಬೆಳೆ ಹಾಕುದ್ರೆ ನಮ್ಗೆ ಹೆಚ್ಚು ಆಹಾರ ಆ ಎಷ್ಟು ಲಾಭ ಆಗ್ಬೋದು ಯಾವ ಆಹಾರವನ್ನ ಆಹಾರದ ಬೆಳೆ ಹಾಕುದರೆ ನಮ್ಗೆ ಹೆಚ್ಚು ಲಾಭ ಸಿಗ್ಬೋದು ಅಂತ. ಅವರು ಮೊದಲಿಗೆ ಪರಿಗಣಿಸಿರ್ತಾರೆ ಅದನ್ನ ನೋಡಿ ತಮ್ಮ ಹೊಲಕ್ಕೆ ಯಾವದು ಸೂಕ್ತ ಆ ಬೆಳೆನ~ ಬೆಳನ ಹಾಕ್ತಾರೆ. ಇವಾಗ ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು , ಜೋಳ ಆಗಿರ್ಬೋದು. ಇದು ನಮ್ಗೆ ಸೂಕ್ತ ಇದು ನಮಗೆ ಲಾಭವನ್ನ ತಂದಕೊಡುತ್ತೇ ಅಂತ ಹೇಳಿ ಅವರು ಪರಿಗಣಿಸಿ ಆಮೇಲೆ ತಮ್ಮ ಹೊಲಕ್ಕೆ ಬೆಳೆಯನ್ನ ಹಾಕ್ತರೆ ಮತ್ತೆ ಅವ್ರಗ್ ಬೇಕಾದಂತ ಉಪಕರಣಗಳನ್ನ ಅವರು ಬಳಸ್ತಾರೆ ನೀವ್ ನೋಡ್ತೀರಾ ಹಳ್ಳಿ. ಮನೇಲಿ ಆಗಿರ್ಬೋದು ಹ ನೇಗಿಲಾಗಿರ್ಬೋದು ಆತರ ಸಾ ಗೊತ್ತಿರೋ ಅಂತ ಉಪಕರಣಗಳನ್ನ ಅವರು ಬಳಸ್ತಾರೆ. ರೈತರ ಉದ್ಯೋಗ ಅಂದ್ರೆ ಏನ್ ಹೇಳಿ ರೈತರ ಉದ್ಯೋಗ ಅಂದ್ರೆ ಅದು ಕೃಷಿ ಅಲ್ವಾ ಅತ್ಯಂತ ಸವಾಲಾಗಿರುತ್ತೆ ಅದು. ಕೃಷಿ ಮಾಡ್ಬೇಕಂದ್ರೆ ಬೆಳೆ ಬೆಳೆಯೋದರಿಂದ ಇರ್ಬೋದು ಅಥವಾ ಬೆಳೆನ ಕೊಯ್ಲ್ ಮಾಡೋದಿರ್ಬೋದು ಸಾಕಷ್ಟು ಕಷ್ಟನ ಅವರು ಅನ್ಬೋಸತ~ ಅನ್ಬೋಸತಿರ್ತಾರೆ. ಬೆಳ್ಳಿಗೆ ಇಂದ ಸಾಯಂಕಾಲದವರಗು ತಮ್ಮ ಹೊಲದಲ್ಲೇ ತಮ್ಮ ಬೆವರನ್ನ ಸುರಿಸ್ತಾರೆ ಅಲ್ವಾ. ರೈತರು ವ್ಯವಸಾಯ, ಮಾಡೋದನ್ನ ನೋಡಿ~ ನೋಡಿದಿರ ಅಲ್ವಾ ನೀವು ನೋಡಿರ್ತೀರಾ ನೇಗ್ಲಲಿ ಎರಡು ಎತ್ತುಗಳನ್ನ ಹಾಕೊಂಡ್ ನೇಗ್ಲಲ್ಲಿ ಉಳ್ತಿರ್ತಾರೆ. ನಾನೇನ್ ಹೇಳಬೇಕು ಸರ್ಕಾರಕ್ಕೆ ರೈತರಿಗೋಸ್ಕರ ಅಂತ ಅಂದ್ರೆ ರೈತರಿಗೆ ಅವರನ. First ರೈತರನ ಕಾಳಜಿ ಮಾಡ್ಬೇಕು ಅವ್ರು. ಯಾಕಂದ್ರೆ ರೈತ ದೇಶದ ಬೆನ್ನೆಲುಬು ಅವನಿಲ್ಲದೆ ಇಡೀ ದೇಶನೆ ಇಲ್ಲ ಅವನಿಗೆ ಸಹಾಯ ಆಗೋತರ ಸರ್ಕಾರ ಕೆಲಸ ಮಾಡ್ತಿರ್ಬೇಕು ಅವರಿಗೆ ಸಾಲ ಕೊಡೋದಾಗಿರ್ಬೋದು ಅಥವಾ ಕಡಿಮೆ ಬಡ್ಡಿಲಿ. ಸಾಲ ಕೊಡೋದಾಗಿರ್ಬೋದು ತಿಂಗಳಿಗೆ ಇಷ್ಟು ಅಂತ ಹಾಕೋದಾಗಿರ್ಬೋದು ಅವರಿಗೆ ಒಂತರ ಸಹಾಯ ಆಗೋತರ ಅವರಿಗೆ ಲಾಭ ರೀತಿ ಕೊಡ್ಬೇಕು. ಪ್ರತಿ ವರ್ಷ ಒಂದ್ ಬೆಳೆ ಹಾಕದಾಗ ಅವರಿಗೆ ಲಾಭ ಬರೋತ್ತರ ದುಡ್ಡನ್ನ ನೀಡಿ ಅದಿಕ್ಕೆ ಕಡಿಮೆ. ಬಡ್ಡಿ ದರದಲಿ ಅವರಿಗೆ, ದುಡ್ಡನ್ನ ನೀಡಬೇಕು ಅಲ್ವಾ. ಈ ತರ ನಾವು ಮಾಡೋದರಿಂದ ರೈತರಿಗೆ ತಮ್ಮ ಜೀವನ ನಡೆಸೋಕು ಸುಲುಭ ಆಗುತ್ತೆ ಮತ್ತೆ ನಮ್ಮ ಬೆಳೆನು ಕೂಡ ಚೆನ್ನಾಗ್ ಬರುತ್ತೆ. ಚೆನ್ನಾಗ್ ಬಂದ್ರೆ ತಾನೇ ನಮ್ಗೆ ಆಹಾರ ಸಿಗೋದು. ಹ ನೀವು ನೋಡಿರ್ತಿರಾ, ರೈತ ದುಡದು ಎಷ್ಟು ಹ ತನ್ನ ಸ್ವಂತತಿಕೆ ಇಂದ ಹೇಗೆ ಜೀವನವನ್ನ ನೆಡಸ್ತಾನೆ ಅಂತ ಹ ನಿಮಗೆ~ ನಿಮಗೆ ರೈತನ ಬಗ್ಗೆ ಗೊತ್ತಿದರೆ ಇನ್ನಷ್ಟು ವಿಷಯಾನ ಹಂಚ್ಕೋತಿನಿ ಇದರ ಬಗ್ಗೆ ವ್ಯವಸಾಯದ. ಬಗ್ಗೆ ಎಷ್ಟು ಗೊತ್ತೋ ಅಷ್ಟು ನಿಮ್ಮತ್ರ ಹಂಚ್ಕೋಂಡಿದೀನಿ ಅಂತೇಳಿ ನನ್ ಮಾತನ್ನ ನಿಲ್ಲಿಸ್ತೀನಿ ಒಳ್ಳೇದಾಗಲಿ.

ಹಾ hello ಗಣೇಶ್ ಹೇಗಿದ್ದೀರಿ?

ಹ ಏನಿಲ್ಲ ಹೀಗೆ ಆ trip ತರ ಹೋಗುವನಾ ಅಂತ ಒಂದು planning ಮಾಡುವನ ಅಂತ ಒಂದು phone ಮಾಡಿದ್ದು.

ನಿಮಗೊಂದು ನೀವ್ ಒಂದು place suggestion ಮಾಡ್ತಿರಾ ನೀವು ನಾವ್ ಯಾವ್ದು ಅಂತ.

ನಾನ್ ಎನಿಸಿದ್ದು ನಾವ್ ಹೋಗುದಿದ್ರೆ ಇಲ್ಲಿ ನಮ್ದು ಇಲ್ಲೇ ಏನೋ Udupi Manglore ಬಿಟ್ಟು ಆಚೆ ಹೋಗ್ಬೇಕು ಆಚೆ ಆದ್ರೆ .

ಹಾ ಯಾಕಂದ್ರೆ ಇಲ್ಲಿ ಇದ್ದು ನಾವ್ ನೋಡಿದ place ಅಲ್ಲಾ ನಾವ್ ನೋಡಿದ್ದೇ place ಎಲ್ಲ ಕಡೆ.

Madikeri ಎಲ್ಲ ನೋಡಿದ್ದು.

ಹೌದು ಹೌದು Madikeri ಎಲ್ಲ ಹೋಗ್ತಾ ಇರ್ತೇವೆ.

ಅದೆ ಬೇರೆ ಯಾವ್ದಾದ್ರು ಕಡೆ ಹೊಸ್ತು ಹೋಗ್ದೆ ಇರೋ ಜಾಗ ನೀವು ಕೂಡ ಹೋಗ್ದೆ ಇರೋ ಜಾಗ.

ಅದೆ ಹ ನವ್ಸಾ ಅಂದ್ರೆ ನೀವು ಯಾವ ತರ trekking ಇಷ್ಟ ಪಡ್ತಿರಾ? ಅಂದ್ರೆ ನೀವು trekking ಅಂತ ಹೋಗ್ತೀರಾ ಅಲ್ಲ trip ಅಂತ ಹೋಗ್ತೀರಾ?

trekking ಇದ್ರೆ ಒಳ್ಳೇದು ಅದೆ Kodaikanal ಬೆಟ್ಟಾ Kodaikanal kunjarugiri .

ನಮ್ದು ಕುಮಾರ ಪರ್ವತ ಎಲ್ಲ ಹತ್ತಿದ್ದೀರಾ?

ಹೌದೌದು ಅಲ್ಲಿಗೂ ಹೋಗಿದ್ದೇವೆ.

ಒಂದೇ ಒಂದೇ ಸರ್ತಿ ಒಂದೇ ಸರ್ತಿ ಹೊಗಿದ್ದು ತುಂಬ ವರ್ಷ ಆಯ್ತು.

ಚೆನ್ನಾಗುಂಟು ಅದೇ ಕೋಟಿಚೆನ್ನಯ್ಯ ಅವ್ರ್ ಅವ್ರೆಲ್ಲ ಅಲ್ಲಿ ಓಡಾಡ್ತಿದಿದ್ದು ಜಾಗ ಅಲಾ ಅವ್ರು.

ಪಾರ್ವತಮ್ಮ ಅವ್ರೆಲ್ಲಾ ಇದ್ದಿದ್ ಓಡಾಡಿದ್ ಜಾಗ ತುಂಬ ತುಂಬ ಕಾರ್ಣಿಕ ಆಗುವ ಜಾಗ ಅದು.

ಹಾ ಗುಹೆ ಎಲ್ಲ ಉಂಟು ಅಲ್ಲಿ ಋಷಿಗಳು ಇರ್ಬೋದು ಇಗ್ಲೂ ಗುಹೆ ಒಳಗೆ ಎಲ್ಲಿ ಇದ್ರು ಗೊತ್ತಿಲ್ಲ ನಾವ್ ಒಳಗಡೆ ಎಲ್ಲ ಹೋಗುದಿಲ್ಲ ಅಲಾ.

ಹೌದೌದೌದು ಅಲ್ಲಾ ನಾನೂ ಹೋಗಿರ್ಲಿಲ್ಲಾ ಹಾಗೆ ಒಂದು ಹೋಗೋಣ ಅಂತ plan ಮಾಡಿದ್ದು ಆದರೆ ನೀವ್ ಒಂದ್ಸಲ ಹೋಗಿದ್ದೀರ ಅಲ ಅಲ್ಲಿಗೆ.

ಬೇರೆ ಯಾವುದಾದ್ರೂ place ನೋಡುವಾ ಇಲ್ಲಿ ಹೋಗಿದ್ದೀರಾ ಒಂದ್ ಹಾ tadiyandamol ಅಂತ.

ಇಲ್ಲಲಾ ಇಲ್ಲಿ ನಮ್ಮಾ Madikeri ಕಡೆ ಬರ್ತದೆ ಅದು.

ಹ ಹಾಗಾದ್ರೆ ಅದು ಹೆಸ್ರೇ ಕೇಳಿಲ್ಲ ಹೊಗ್ಲು ಇಲ್ಲ, ಹೆಸ್ರು ಕೇಳಿಲ್ಲ.

ಅದೊಂದು ನಾನುಸ ಹೋಗ್ಲಿಲ್ಲ ಅಂದ್ರೆ ಒಂದು ಎಂಟು kilometer ಆಗ್ತಾದಂತೆ ಮೇಲೆ ಎಲ್ಲ ಹತ್ತೀ ಆ ಈ ಹತ್ಲಿಕ್ಕೆ ಬರಿ ಒಂದ್ side ಎ.

ಹ ಅದೊಂದು Karnataka ದಲ್ಲಿ ಮೂರ್ನೇ ಎತ್ರ ಇರುವಂತ ಬೆಟ್ಟ ಅದು.

ನಿಜಾ ಅಷ್ಟ್ ದೊಡ್ಡ ಆ ಜಾಗನೇ ನೋಡಿಲ್ಲ place ಸು ನೋಡಿಲ್ಲ ಕೇಳ್ಳೂ ಇಲ್ಲ ನಾನು first time . ಅಲ್ಲ ನಾನು ಹೀಗೆ Google ಅಲ್ಲಿ ಮತ್ತೆ friends ಎಲ್ಲ friend ಹೋಗಿದ್ದ ಒಬ್ಬ ಮೊನ್ನೆ.

ಹಾಗೆ ಅವ್ರು ಹೇಳಿ ಗೊತ್ತಾದದ್ದು ನನ್ಗೆಸ.

Place super ಮಸ್ತ್ ಉಂಟಂತೆ place .

ಅದೆ ಅದೆ ಒಳ್ಳೆ camera ತೊಗೊಂಡು ಆ ಅಂದ್ರೆ ನಾವ್ ಒಂದು friends ಜೊತೆ ಹೋದ್ರೆ ಒಂದು ನಂದೊಂದು feeling ಗೆ ಬೇರೆ ಇರುತ್ತೆ ಅಲ್ಲಾ.

ಅದೆ ಅದೆ ಒಳ್ಳೆ jolly ಮಾಡ್ಬಹುದು. family ಜೊತೆ ಆದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದೆ ಈ friends ಆದ್ರೆ ನಮ್ ನಮ್ mind set ಎ~ ಏನಂತ ನಮ್ಗೆ ಗೊತಿರುತ್ತಲಾ.

ಹ ಹಾಗೆ ಮತ್ತೆ ಬೇರೆ ಯಾವ್ದಾದ್ರು place ಆ ಗೊತ್ತುಂಟಾ ನಿಮಿಗೆ ಯಲ್ಲಿ ಇದೆ karnataka ಆ ಇದು Dakshina kannada, Udupi ಬಿಟ್ಟು ಬೇರೆ Madikeri ಅಲ್ಲ ಬೇರೆ ಇನ್ ಯಾವ್ದಾದ್ರು ಹ ಇಲ್ ಹೋಗಿದ್ದೀರಾ ಆ ಪ ಇಲ್ಲಿ. ಈಚೆ side, Andhra Pradesh, Tamil Nadu ಆ side ಇದ್ದಾ? ಹ ಹ ಹ ಹಾ ಅಲ್ಲಿ ಅಂದ್ರೆ ಅಷ್ಟು trekking place ಇಲ್ವಾ ಅಂತ ಅಲ Adiyogi ಎಲ್ಲ ಹೋಗ್ಬೋದು Adiyogi ಹೋಗಿದ್ದೀರಾ Coimbatore .

ಇಲ್ಲ ಇಲ್ಲ ಅದು ಹೋಗ್ಬೇಕು ಹೋಗ್ಬೇಕು ನನ್ friend ಒಬ್ಬ ಹೋಗಿದ್ದ.

ನಮ್ದು ಮೊನ್ನೆ ಒಬ್ಬ್ರು friend ಒಂದು planning ಮಾಡ್ತಾ ಇದ್ರು ಹೋಗುವ ಹೋಗುವ ಹೋಗುವ ಅಂತ.

ಅಲ್ಲಿ ಹೋಗುದಾದ್ರೆ ಸ್ವಲ್ಪ ಖರ್ಚ್ ಎಲ್ಲ ಜಾಸ್ತಿ ಉಂಟಂತೆ ಒಂದು ಒಬ್ನಿಗೆ ಒಂದು ಮೂರೂ ಒಂದ್ ನಾಕ್ ಸಾವ್ರ ಐದು ಸಾವ್ರ ಎಲ್ಲ ಬೀಳ್ಬೋದಾಂತ.

ಹೌದಾ ಹಾಗಾದ್ರೆ ನಾನು ಒಂದು ಎರಡು ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಬಿಟ್ಟು ಮಾಡುದಾ ಯಾಕಂದ್ರೆ ಈಗಾ ಮೊದ್ಲು ಯೋಚ್ನೆ ಮಾಡ್ಬೇಕಲಾ ಯಾವ್ದಂತ decide ಮಾಡಿ ಹೇಳ್ತೇನೆ. ಹ ಒಂದು ನಾವ್ ಈಗ place ಒಂದ್ ಯವಾದಂತಾ ನಾನ್ಸ ಬೇರೆ ಬೇರೆ friends ಹತ್ರ ಎಲ್ಲ ಕೇಳ್ತೇನೆ ಈಗ ಯಾವ್ದು place ಚೆನ್ನಾಗುಂಟು.

ಎಲ್ರಿಗೂ ಯಾವ್ದು ಇಷ್ಟ ಆಗ್ತದೆ ಜಾಸ್ತಿ majority ಹೇಗ್ ಯಾವ place ಗೆ ಬರ್ತದೆ ಆ place ಗೆ ಹೋಗುದು. ಸರಿ. ನಾವ್ ಈಗೊಂದು ಚರ್ಚೆ ಮಾಡುವ ಬೇರೆ ನಾನೊಂದು call ಮಾಡ್ತೇನೆ

ಆಗ ಯಾ ನಾನ್ ಆಗ ಎಲ್ಲ friends ಹತ್ರ ಕೇಳಿ ಮತ್ತೆ ಒಂದು ಹೀಗೆ ನಾವು ಮಾತಾಡುವ ನಿಮ್ಗೆಸ ಕೆಲವಷ್ಟು place ಆ ಒಂದಷ್ಟು ಜಾಗ ಗೊತ್ತಾಗುತ್ತಲ.

ನಂಗೆಸ ಗೊತ್ತಾಗ್ತದೆ so ಹಾಗೆ ಮಾಡುವ.

ಸ್ವಲ್ಪ friends ಯೋಚ್ನೆ ಮಾಡಿ ಹೇಳ್ತೇನೆ.

ಸರಿ ಸರಿ ಸರಿ ಗಣೇಶ್ ಸರಿ okay bye .

ಮತ್ತೆ ಎಲ್ಲಿದ್ದೀಯ? ನಾನ್ ಮನೆಲ್ಲಿ ಇದ್ದೇನೆ ಆಯ್ತಾ coffee ಎಲ್ಲ ಆಯ್ತಾ? ಹಾ coffee ಇಲ್ಲವ ಆಗ್ಬೇಕಷ್ಟೆ.

ನಾನು ಅದೇ exam ಹಾಗೆ ಓದ್ತಿದ್ದೇನೆ ಸ್ವಲ್ಪ . ಹೋ ನಮಿಗೆ ಸಾ ಆಗ್ತಾ ಉಂಟು ಈಗ exam . ಹೋ ಈಗ full exam ಯೇ season . ಹೌದು ಯಾವಾಗ ಶುರು ಆದದ್ದು exam ನಿಮ್ಗೆ.

ಮೊನ್ನೆಯಾ ಹೇಗಾಯ್ತು exam ಎಲ್ಲ. ತೊಂದ್ರೆ ಇಲ್ಲ ಕೆಲಾವ್ ಸ್ವಲ್ಪ accounts ಸ್ವಲ್ಪ ಲೆಕ್ಕಯೆಲ್ಲ ಸ್ವಲ್ಪ ಬರ್ಲಿಲ್ಲ ಉತ್ತರಗಳೆಲ್ಲ.

ನಂಗೆ ಪರವಾಗಿಲ್ಲ ನಂಗೆ ಇವತ್ತು ಶುರು ಅದದಷ್ಟೇ exam .

ಹ ಹಾ ಇವತ್ ಯಾವ್ದ್ ಇದದ್ದು?